ಅದು ಅರೆಂಜ್ಮೆಂಟ್ ಎಲ್ಲ ನೋಡಿದ್ರೆ ಏನೋ ನೋಡ್ದಾಗನಿಸ್ತದೆ ಮತ್ತೆ ಈಚೆ ಒಬ್ರು ಫೋಟೋ ತೆಗೆಸಿಕೊಳ್ತಾ ಇದ್ದಾರೆ.

ಹೀಗೆ ಧಾರ್ಮಿಕ ಸಮಾರಂಭ ಯಾವ್ದೋ ಇರ್ಬೇಕು ಹಾಗಾ ಹಾಗಾಗಿ ಈ ಥರದ್ದು --

ಅಹ್ ಮತ್ತೆ ಇದು ಹೆಲ್ತ್ ಗೆ ಕೂಡ ತುಂಬಾ ಚೆನ್ನಾಗ್ ಹೆಲ್ಪ್ ಆಗತ್ತೆ.

ಮತ್ತೆ ಹಿಂದ್ ಗಡೆ ಎಲ್ಲ ಸಭಾ ಕಾರ್ಯಕ್ರಮಕ್ಕ್ ಕುತ್ಕೊಂಡಿರುವ ಮಾನ್ಯರೆಲ್ಲಾ ಇದ್ದಾರೆ .

ತುಂಬ ಜನ್ರು ಒಟ್ಟಿಗೆ ನಿಂಕೊಂಡು ಏನೋ ಮಾತಾಡ್ತಾ ಇದ್ದಾರೆ ಇದು ಯಾವದಾದ್ರು ಇನ್ನೋಂಗ್ರಷನ್ ತರ ಯಾವದಾದ್ರು ಉಹ್

ಪ್ರೋಗ್ರಾಮ್ ಇರ್ಬಹುದು ಅಥವಾ ಏನೋ ಆಗಿರ್ಬಹುದು ಅದ್ರಲ್ಲಿ.

ಮತ್ತೆ ಡೈಲಿ ನ್ಯೂಸ್ ಪೇಪರ್ಸ್ ಎಲ್ಲ ಇಲ್ಲಿ ಸಿಗ್ತದೆ.

ಈ ತರ ಲೈಟಿಂಗ್ಸ್ ನೋಡಿದ್ರೆ ಎಲ್ರಿಗೂ ಒಂದ್ ತರ ಖುಷಿ ಆಗ್ತದೆ ನಾವು ಕೂಡ ಹೋಗಿ ಅಲ್ಲಿ ಪಾಲ್ಗೊಳ್ಬೇಕು.

ಇಲ್ಲಿ ಯಾವ್ದೋ ಒಂದು ಶುಭ ಸಮಾರಂಭದ ಹಾಲ್ ತುಂಬಾ ತಯಾರಾಗಿ ಶಾಲ್ ಎಲ್ಲ ಹಾಕಿ ಡೆಕೋರಟ್ ಮಾಡ್ಕೊಂಡಿದ್ದಾರೆ.

ಅವ್ರ್ ಲಗೇಜ್ ಎಲ್ಲ ತಕೊಂಡ್ ಆಚೆ ಈಚೆ ಹೋಗ್ತಾ ಇದ್ದಾರೆ ಬಸ್ಗೆ ಬಸ್ಸಿಗೆ ಜನ್ರನ್ನ ಕರೀಲಿಕ್ಕೆ ತುಂಬಾ ಕಂಡಕ್ಟರ್ ಎಲ್ಲ ಮುಂದೆ ಹೋಗಿ--

ಅಹ್ ಈಚೆ ನೊಡ್ರಿದ್ರೆ ಗೊತ್ತಾಗುತ್ತದೆ ಅವ್ರ್ ಹತ್ತಿರ ತುಂಬ ಕ್ರಾಫ್ಟ್ ಐಟೆಮ್ಸ ಇದೆ ಕತ್ತರಿ--

ನಮ್ ಸ್ಟಡೀಸ್ ರಿಲೇಟೆಡ್ ಯಾವ್ದಾದ್ರು ಬುಕ್ಸ್ ಬೇಕಾದ್ರೆ ಇಲ್ಲಿ ಎಲ್ಲ ನಿಮ್ಗೆ ಒಂದು ಮಿನಿಮಮ್ ಅಮೌಂಟ್ ಗೆ ಸಿಗ್ --

ಅಹ್ ಮಹಿಳೆಯರಿಗೆಲ್ಲ ಬಸ್ ಫ್ರೀ ಮಾಡಿದ್ದಾರೆ ಸೊ ಗೊತ್ತಿಲ್ಲ ಯಾಕ್ ಅಂತ ತುಂಬ ಎಂಪ್ಟಿ ಇದೆ.